ಅಲ್ಲಿ ಒಂದ ಮರ ಇದೆ ಮರದ ಕೆಳಗಡೆ ಒಂದ ಕಾರ್ ನಿಂತಿದೆ ಆ ಕಾರಿಗೆ ನಂಬರ್ ಇದೆ ನಂಬರ್ ಬೋರ್ಡ್ ಇದೆ.

ಅಹ್ ಎಲ್ರು ಒಂದ ಒಂದ ಅಹ್ ಚಟುವಟಿಕೆಯಲ್ಲಿ ತೊಡಗಿದರೆ.

ಅಹ್ ಹ ನೀಲಿ ಕಲರಲ್ಲಿ ಇದೆ ಮತ್ತು ವೈಟ್ ಕಲರಲ್ಲಿ ಇದೆ.

ನಿಲ್ದಾಣವಾಗಿದೆ ಹೊಳೆ ಬಸ್ ತುಂಗಾದಾಣ ಶಿಮೊಗ್ಗದ ನಿಲ್ದಾಣ.

ಗ್ರೀನರಿ ತುಂಬಾ ಅಂದ್ರೆ ತುಂಬಾ ಸೊಗಸಾಗಿದೆ ಇಲ್ಲಿ.

ಇತರ ಕೆಲಒಂದು ಐಟಮ್ಸ್ ಗಳಲ್ಲಿ ಇದಾವೆ ಎಲ್ಲಾ ಕೂಡ ಅಲ್ಲಿ ಸಿಗುತ್ತೆ.

ಸ್ವಲ್ಪ ಜನ ದೀಪವನ್ನ ಹಚ್ಚತ್ತಿದ್ದರೆ ಸ್ವಲ್ಪ ಜನ ದೀಪವನ್ನ ಹಿಡಕೊಂಡು ಹಾಗೆ ನಿಂತಿದ್ದರೆ.

ಒಂದು ಒಂದು ಉದ್ದವಾಗಿದವೇ ಒಂದು ಒಂದು ಗಿಡ್ಡವಾಗಿ.

ಇಲ್ಲಿ ಬಾಯ್ಸ್ ಇದಾರೆ ಇಟ್ ಮೀನ್ಸ್ --

ಪೋಸ್ ಕೊಡತ್ತಾ ಇದೆ ಅಲ್ಲಿ ಹೂವಾಗಳಿದವೆ ಹೂವಾ ಚಂಡಿ ಹೂವಾ ಇದೆ ಅಲ್ಲಿ ಮರ ಇದೆ.

ಅಹ್ ಎಲಿಫೆಂಟ್ ಇದೆ ಹಾಗು ಕಸದ ಬುಟ್ಟಿ ಇದೆ ಕಸ್ ಬುಟ್ಟಿಯನ್ನ --

ಅಲ್ಲನೋಡಬಹುದು ಅಲ್ಲ ಅಂತ್ರು ಯಾವಾಗ್ಲು ಫುಲ್ ರಶ್ ಆಗಿರುತ್ತೆ ಒಂದ ಸ್ವಲ್ಪನು --

ಫ್ರೀನೆ ಇರೋದಿಲ್ಲಾ ಉಹ್ ವೆರೈಟಿಸ್ ಆಫ್ ದ ಫುಡ್ ಅಲ್ಲಿ ಸಿಗುತ್ತೆ.

ಜುಬ್ಬಾ ಪೈಜಾಮಾ ಅನ್ನ ಹಾಕಿದರೆ ಸ್ಪೆಕ್ಟ್ ಹಾಕಿದರೆ.

ಅಲ್ಲನೋಡಬಹುದು ಅಹ್ ಹೊರಗಡೆ ತುಂಬಾ ಒನ್ ಬೋರ್ಡ್ ದೊಡ್ಡ ಬೋರ್ಡ್ ಹಾಕಿದರೆ.

ವೆಹಿಕಲ್ಸ್ ಆಗಿರಬಹುದು ಎಲ್ಲಾ ವೆಹಿಕಲ್ಸ್ ಗಳನ್ನು ಸರ್ವಿಸ್ ಮಾಡತ್ತರೆ. ಅಹ್ ಅಲ್ಲನೋಡಬಹುದು ಅಲ್ಲಿ ಶೆಡ್ಡ ಇದೆ ಆ ಶೆಡ್ಡ ಒಳಗಡೆ--

ಟೇಬಲ್ ಇದೆ ಆ ಟೇಬಲ್ ಮೇಲೆ ವೆರೈಟಿಸ್ ಆಫ್ ಥಿಂಗ್ಸ್ ಇದೆ.

ಇಲ್ಲಿ ಪಾರ್ಕ್ ಇದೆ ಆ ಪಾರ್ಕಲ್ಲಿ ಉದ್ದನೆ ಒಂದು ಕತ್ತನು ಹೊಂದಿರುವಂತಹ ಜಿರಾಫೆ ಇದೆ.

ಅಲ್ಲಲ್ಲೆ ಅಲ್ಲಲ್ಲೆ ಹೂವಿನ ಬೊಕ್ಕೆಗಳಿದವೆ ಹಾಗೆ ಕಸದ್ ಬುಟ್ಟಿನ ಅಟ್ಟ್ರಾಕ್ಟಿವ್ ಆಗಿ--

ಪೆಂಗ್ವಿನ್ ನ ಚಿತ್ರದಲ್ಲಿ ತೋರ್ಸಿ ಅದ್ರಲ್ಲಿ ಕಸದ ಮನ್ ಶೇಖರಣೆ ಮಾಡತ್ತಿದರೆ ಹ ಫುಟ್ ಪಾತ್ ಇದೆ

ಅವ್ನು ಎಷ್ಟ ಚಂದಾ ಇದಾನೆ ಅವ್ನ ಫೋಸ್ ಕೊಡಕೊಂತ್ತಾ ಆ ಜಿಮ್ ಅಲ್ಲಿ ಸೆಲ್ಫಿ ತೊಕೊತ್ತಾ ಇದಾನೆ.

ಆ ಮರಗಳು ಹಚ್ಚ ಹಸ್ರಲಿ ಇದಾವೆ ಆ ಮರಗಳಿಂದ ನೆರಳು ತುಂಬಾ ಬರತ್ತಾ ಇದೆ ಆ ಮನೆಗೆ --

ಚನ್ನಾಗಿದೆ ನೋಡದಕ್ಕೆ ಆ ಮನೆ ಆ ಮಂಡ್ರದ ಆ ಮನೆಲಿ --

ನಾಲಕ್ ಜನ ಮಕ್ಕಳು ಆಟ ಆಡತ್ತಿದರೆ.

ಅದಕ್ಕೆ ಈವಾಗ ಪಾರ್ಟ್ ಅನ್ನ ಎಲ್ಲಾನು ಹಾಕಿ ಬೈಕ್ ಅನ್ನು ಹಾಗೆ ರೆಡಿ ಮಾಡಬೇಕು ಸೋ ರೆಡಿ ಮಾಡಕ್ಕೆ ಬಿಟ್ಟಿದರೆ ರಿಪೇರಿಗೆ --

ಕೆ ಮಾತಾಡತ್ತಿದರೆ ಡಾಕ್ಟರ್ ಪೇಷಂಟ್ ನ ನೋಡತ್ತಾ ಇದಾನೆ.

ಬೆಡ್ ಗಳಿದಾವೆ ಅಹ್ ನೋಡಬಹುದು ಅಲ್ಲಿ ಅಹ್ ವಾರ್ಡ್ ಗಳಿದಾವೆ.

ದೊಡ್ಡ ಇನ್ಸ್ಟ್ಯೂಷನ್ ಕಂಡಂಗೆ ಕಾಣಸ್ತಾ ಇದೆ ಅಲ್ಲಿ.

ಇದು ದೊಡ್ದು ಸ್ಟೇಡಿಯಂ ಆಗಿದೆ ಕ್ರೀಡಾಂಗಣ ಆಗುತ್ತೆ ಇಲ್ಲಿ ಕ್ರಿಕೆಟ್ ಆಡತ್ತಾ ಇದಾರೆ ಕ್ರಿಕೆಟ್ ಫೀಲ್ಡ್ ಅಲ್ಲಿ --

ಎಷ್ಟೊಂದು ಜನ ಸೇರಿದರೆ ಚೇರ್ಸ್ ಹಾಕಿದರೆ ಮಕ್ಕಳುಗಳು ನಿಂತಕೊಂಡು ಮುಂದೇನೂ ಕೆಲ್ಸ್ ಕೊಳ್ಳತ್ತಿದರೆ ಎಲ್ಲರು ಅಲ್ಲೆ --

ಅಹ್ ಹೊರಗಡೆ ವಾತಾವರಣದಲ್ಲಿ ಈದ್ ನಡಿತ್ತಾ ಇದೆ ಒಳಗಡೆ ಇಲ್ಲಿ ನಡಿತಾ ಇಲ್ಲ.